ಆಹ್ಹ್ ನೀಲಿ ಬಣ್ಣದ ಶರ್ಟ್ ಅನ್ನು ಧರಿಸಿದ್ದರೆ ಇಲ್ಲಿ ನೀಲಿ ಮತ್ತು ಕೇಸರಿ ಬಣ್ಣದ ದೀಪಗಳು ಹಚ್ಚಿದ್ದಾರೆ.

ಧರಿಸಿದ್ದಾರೆ ಇನ್ನೊಂದು ಹುಡುಗಿ ಹಸಿರು ಮತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸಿದ್ದಾರೆ ಇನ್ನೊಂದು ಹುಡುಗಿ ಕೆಂಪು ಮತ್ತು ನೀಲಿ ಬಣ್ಣದ ಬಟ್ಟೆ ಧರಿಸಿದ್ದಾರೆ.

ಈ ನೀಲಿ ಬಣ್ಣದ ಹೂವುಗಳಿಂದ ಅಲಂಕರಿಸಿದ್ದಾರೆ ಅದರ ಕೆಳಗೆ ಹಸಿರು ಬಣ್ಣದ ಮ್ಯಾಟ್ ಅನ್ನು ಹಾಕಿದ್ದಾರೆ.

ಹಾಗೇ ಬಿಲ್ಡಿಂಗ್ ನಿರ್ಮಾಣಲ್ಲಾ ಕಷ್ಟ ಆಗ್ಬಿಟ್ಟಿದೆ.

ಈ ಚಿತ್ರದಲ್ಲಿ ನೋಡುವುದಾದರೆ ಇದು ಒಂದು ಆಸ್ಪತ್ರೆ ಆಗಿದೆ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ( ಅಂತ ಬರೆದಿದೆ ಇಬ್ಬರು ಹುಡುಗರು ನಿಂತಿದ್ದಾರೆ.

ಈ ಚಿತ್ರದಲ್ಲಿ ನೋಡುವುದಾದರೆ ಇದು ಒಂದು ಎಸ್_ಬಿ _ಐ ಬ್ಯಾಂಕ್ ಆಗಿದೆ ಇದರ ಮುಂದೆ ಐದು ಬೈಕ್ಗಳು ನಿಂತಿದೆ ಒಂದು ಕಾರ್ ಇದೆ ಈ ಮೂರೂ ವ್ಯಕ್ತಿಗಳು ಕಾಣಿಸು--

ಈ ಚಿತ್ರದಲ್ಲಿ ನೋಡುವುದಾದರೆ ಇದು ಒಂದು ಕೆರೆ ಇದೆ ಕೆರೆಯ ಹತ್ತಿರ ಒಂದು ಹಸು ಹುಲ್ಲನ್ನು ಮೇಯುತ್ತಿದೆ ಇಲ್ಲಿ ದೊಡ್ಡ ದೊಡ್ಡ ಮರ ದೊಡ್ಡ ದೊಡ್--

ಬಿಳಿ ಬಣ್ಣದ ಟೀಶರ್ಟ್ ಮತ್ತು ಬೂದು ಬಣ್ಣದ ಪ್ಯಾಂಟನ್ನು ಧರಿಸಿದ್ದಾರೆ ತಲೆಗೆ ಕ್ಯಾಪ್ ಕೂಡ ಹಾಕಿದ್ದಾರೆ ಕನ್ನಡಕ ಹಾಕಿದ್ದಾರೆ.

ಈ ಚಿತ್ರದಲ್ಲಿ ನೋಡುವುದಾದರೆ ಇದು ಒಂದು ಬಟ್ಟೆಯ ಅಂಗಡಿ ಆಗಿದೆ ಅದರ ಹೆಸರು ರಂಜಿತ್ ಡ್ರೆಸ್ ಎಂದು ಬೋರ್ಡ್ ಹಾಕಿದ್ದಾರೆ ರಸ್ತೆಯಲ್ಲಿ --

ಇದು ಒಂದು ಬಾರ್ಬರ್ ಶಾಪ್ ಆಗಿದೆ ಇದರ ಹೆಸರು ಬಾಲ್ ಬಾಲ್ ದಾಡಿ ಅಂತ ಬೋರ್ಡ್ ಅನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ನೋಡುವುದಾದರೆ ಇದು ಒಂದು ಜಿಮ್ ಮಾಡುವ ಸ್ಥಳವಾಗಿದೆ ಇಲ್ಲಿ ಒಂದು ಹುಡುಗ ಬಿಳಿ ಬಣದ ಹಾಗು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ.

ಇಲ್ಲಿ ಹಸಿರು ಬಣ್ಣಮತ್ತು ಗುಲಾಬಿ ಬಣ್ಣ ಹಳದಿ ಬಣ್ಣದಿಂದ ಬ್ಯಾಗ್ ಅನ್ನು ಮಾಡಿದ್ದಾರೆ ಚಿಕ್ಕ ಚಿಕ್ಕ ಬಿಳಿ ಮಣಿಗಳನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಚರ್ಚ್ ಅನ್ನು ನೋಡಬಹುದು ಇಲ್ಲಿ ಮೂರೂ ವ್ಯಕ್ತಿಗಳು ನಿಂತಿದ್ದಾರೆ ಒಬ್ಬ ವ್ಯಕ್ತಿ ಮೈಕ್ ಅನ್ನು ಹಿಡಿದು ಹಿಡಿದು--

ಈ ಚಿತ್ರದಲ್ಲಿ ನಾವು ಒಂದು ಬಸ್ ರಸ್ತೆಯಲ್ಲಿ ನಿಂತಿರುವುದನ್ನು ನೋಡುತ್ತಿದ್ದೇವೆ ಇಲ್ಲಿ ಒಂದು ಬಸ್ಸ ಬಿಳಿ ಮತ್ತು ಕಪ್ಪು--

ಈ ಚಿತ್ರದಲ್ಲಿ ನಾವು ಕೆಂಪು ಬಣ್ಣದ ಬಲೂನ್ಯಿಂದ ಅಲಂಕರಿಸಿರುವುದನ್ನು ನೋಡಬಹುದು ಮತ್ತು ಹಳದಿ ಮತ್ತು ಕಪ್ಪು ಬಣ್ಣದಿಂದ--

ಚಿತ್ರದಲ್ಲಿ ನಾವು ಕಾರು ಗ್ಯಾರೇಜ್ ಅನ್ನು ನೋಡಬಹುದು ಇಲ್ಲಿ ಹಲವು ಕಾರುಗಳು ಹೊಡೆದು ನಿಂತಿದೆ ಇಲ್ಲಿ ಕಾರ್ ಒಂದು--

ಈ ಚಿತ್ರದಲ್ಲಿ ನಾವು ಒಂದು ಮಸೀದಿಯನ್ನು ನೋಡಬಹುದು ಇದರಲ್ಲಿ ಹಳದಿ ಮತ್ತು ಕೇಸರಿ ಬಣ್ಣದಿಂದ ಬಣ ಮಾಡಲಾಗಿದೆ ಇಲ್ಲಿ ಆಕಾಶ.

ಯಾ ಮೇಲೆ ಒಂದು ನೀಲಿ ಬಣ್ಣದ ಟಾರ್ಪಲ್ ಕೂಡ ಇದೆ ಲಾರಿಯು ಕಾಫೀ ಬಣ್ಣದಾಗಿದೆ.

ಮೇಲೆ ಒಂದು ನೀಲಿ ಬಣ್ಣದ ಟಾರ್ಪಲ್ ಕೂಡ ಇದೆ ಲಾರಿಯು ಕಾಫಿ ಬಣ್ಣದಾಗಿದೆ.

ಕಾಣಿಸುತ್ತಿದೆ ಆಕಾಶ ಕಪ್ಪು ಮತ್ತು ಹಸಿರಾಗಿ ಕಾಣಿಸುತ್ತಿದೆ ಬಂಡೆಯ ಮೇಲೆ ಸ್ವಲ್ಪ ಮಣ್ಣು ಕೂಡ ಇದೆ.

ದು ಗೇಟು ತೆರೆದಿದೆ ಮಸೀದಿಯನ್ನು ಆಕಾಶ ನೀಲಿ ಬಣ್ಣದಿಂದ ಮಾಡಿದ್ದಾರೆ ಎರಡು ಅಂಗಡಿಗಲಿದೆ ಒಂದು ಅಂಗಡಿಯ ಬಾಗಿಲು ಮುಚ್ಚಿದೆ ಇನೊಂದು ತೆರೆದಿದೆ.

ಬಣ್ಣದಾಗಿದೆ ದೊಡ್ಡ ದೊಡ್ಡ ಗಾಜುಗಳು ಕೂಡ ಇದೆ ಆಕಾಶ ನೀಲಿ ಮತ್ತು ಬಿಳಿ ಬಣ್ಣದಾಗಿ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ನಾವು ಎರಡು ಕತ್ತೆಗಳನ್ನು ನೋಡಬಹುದು ಈ ಹಿಂದೆ ಒಂದು ಬಂಡೆ ಇದೆ ಬಂಡೆಯ ಹಿಂದೆ ಒಂದು ಹಸಿರು ಚೆಂಡು ಇದೆ ಈ ಕಡೆ ಒಂದು--

ಕೆಂಪು ಬಣ್ಣದ ಬೋರ್ಡ್ ಇದೆ ಬುಕ್ಕ್ ಸ್ಟಾಲಿನ ಬಾಗಿಲು ಮುಚ್ಚಿದೆ ಇದರ ಮುಂದೆ ಒಂದು ಬಿಳಿ ಬಣ್ಣದ ಕಾಲಿ ಕುರ್ಚಿ ಇ --